ಅದ್ರು ಮುಂದುಗಡೆ ಹಚ್ಚ ಹಸಿರಾದ ಹುಲ್ಲನ್ನ ಕಂಡು ಬರ್ತಾ ಇದೆ.

ಮತ್ತು ಇಲ್ಲಿ ಗೋಡೆಯ ಮೇಲೆ ತರ ತರದ ಕಾರ್ಟೂನ್ ಗಳ ಚಿತ್ರವನ್ನು ಇಳಿಸಿದ್ದಾರೆ.

ಮತ್ತು ಗೋಡೆಯ ಮೇಲೆ ಫ್ರೀಡಂ ಫೈಟರ್ ಗಳ ಭಾವಚಿತ್ರವನ್ನು ಹಚ್ಚಿದ್ದಾರೆ.

ಮತ್ತೆ ಇಲ್ಲಿ ನಮಗೆ ತರ ಸಾಕಷ್ಟು ಧ್ವಜಗಳನ್ನು ಹಚ್ಚಿಂದು ಕಾಣ್ತಾ ಇದೆ.

ಸಾಕಷ್ಟು ದವಾಯಿಗಳನ್ನು ಮಾರಾಟಕ್ಕೆ ಇಕ್ಕಿದ್ದನ್ನು ಕಾಣ್ತಾ ಇದೆ.

ಮತ್ತು ಅಚ್ಚ ಹಸಿರಾದ ಒಂದು ಚಾಪೆ ಕೂಡ ಹಾಸಿದ್ದಾರೆ.